ಇದು ಶ್ರೀರಂಗಪಟ್ಟಣದ ಪ್ರಸಿದ್ಧ ಈಶ್ವರ ದೇವಾಲಯ ಇದು ತುಂಬಾ ಹಳೆಯ ದೇವಸ್ಥಾನ.

ಅದರಿಂದ ನಮ್ಮ ಎಚ್ಚರಿಕೆಲಿ ನಾವು ಇರಬೇಕು ಈ ತರ ಪ್ಲೇಸ್ ಲಿ.

ಇದು ನಮ್ಮ ಮೈಸೂರಿನ ಹೆಮ್ಮೆ ನಮ್ಮ ಸಾಂಸ್ಕೃತಿಕ ನಗರಿ ಅರಮನೆ ಇದು ತುಂಬಾನೇ ಚೆನ್ನಾಗಿದೆ ರಾಜರು ಆಳ್ವಿಕೆ ಮಾಡುತ್ತಿದ್ದು ಈಗಲೂ ಕೂಡ ನಮ್ಮ ಮೈಸೂರಲ್ಲಿ ಪ ಪ್ರತಿ ವರ್ಷ ದಸರಾ ಕೂಡ ಮಾಡ್ತೀವಿ ಆ ದಸರಾ ಆಚರಣೆ ತುಂಬಾ ಮಾಡ್ತೀವಿ ಆಯುಧ ಪೂಜೆ ದಸರಾ ಎಲ್ಲಾನು ವಿಜೃಂಭಣೆಯಿಂದ ಮಾಡ್ತೀವಿ ನಮ್ಮ ಮೈಸೂರು ನಮ್ಮ ಹೆಮ್ಮೆ.